ಒಂದ್ ಎರಡು ಕಾಂಪೌಂಡ್ ಇದಾವೆ ಒಂದು ದೇವಸ್ಥಾನ ಇದೆ ಬಾಗಿಲು ಇದೆ ಅದರ ಒಳಗಡೆ ಎಲ್ಲ ಬ್ಲಾಕ್ ಕಾನಿಸ್ತಾಇದೆ.

ಇದೆ ಸುತ್ತಲೂ ಮರಗಳಿದ್ದಾವೆ ಗೋಮಟೇಶ್ವರ ಮೂರ್ತಿ ಇದೆ ಮರಗಳಿದ್ದಾವೆ ಲೈಟ್ ಕಂಬಗಳಿದ್ದಾವೆ.

ಇಲ್ಲಿ ಒಂದು ನೀರಿರೋ ಜಾಗ ಇದೆ ನದಿ ಇದೆ ದೋಣಿಗಳು ಇದವೆ. ಕಲರ್ ಕಲರ್ ದೋಣಿಗಳು ಇದಾವೆ ಮತ್ತೆ ಮಳ್ಳ್ ಇದೆ ಕೆಂಪು ಮಣ್ಣ ಇದೆ ಹಡಗುಗಳು ಇದಾವೆ.

ಮನೆಗಳು ಇದೆ ಮತ್ತೆ ಒಂದು ಬೋಲ್ಡ್ ಇದೆ ಹಿಂದೆ ಮರಗಳು ಇದೆ.